ನೋಡಿ ಸರ್ ಇದೊಂದು ದೊಡ್ಡ ಮಹಡಿ ಹಂಗೆ ಇಲ್ಲಿ ನೋಡಿ ಮಂಜುನಾಥ್ ಶ್ರೀ ಮಂಜುನಾಥ ಟ್ರಾವೆಲ್ಸ್ ಅಂತ ಒಂದು ಬೋರ್ಡ್ ಹಾಕಿದ್ದಾರೆ. ಈ ಟ್ರಾವೆಲ್ಸ್ ಅಲ್ಲಿ ನಿಮಗೆ ಬಸ್ಸು ಕಾರು ಯಾವ್ ಆಟೋ ಬೇಕಾದ್ರೂ ಬುಕ್ ಮಾಡಬೋದು.

ಕ್ರಿಕೆಟ್ ಅಟ್ಟ ಎಷ್ಟು ಒಳ್ಳೆದು ಏಕ್ಸಿಸ್ಸ್ಸ್ ಆಗುತೆ ಒಂದು ನ್ಯಾಷನಲ್ ಗೇಮ್ ಆಗಿದೆ.

ಹಂಗೆ ನೋಡಿ ಸ್ಟೋರ್ ನಲಿ ಯಂತ್ ಬೇಕಾದ್ರು ಸಿಗಬಹುದು ಪಕ್ಕದಲಿ ಒಂದು ಮನೆ ಇದೆ.

ಶಿವಮೊಗ್ಗದಲ್ಲಿರುವ ಜಿಮ್ ಸೆಂಟರ್ ಈ ಬಾಡಿ ಬಿಲ್ಡಿಂರ್ಸ್ ಇಲ್ಲಿ ಬಂದು ಜಿಮ್ ಮಾಡ್ತಾರೆ ಹಂಗೆ ಜಿಮ್ ಮಾಡೋದೆಲ್ಲ ಎಂಬೊ ಒಂದು ಪರ್ಸನಾಲಿಟಿ ಒಳ್ಳೆದ್ ಕಾಣುತ್ತೆ ನಮಗೆ ಆರೋಗ್ಯಕ್ಕುನ್ನು ಒಳ್ಳೆದು ಜಿಮ್ ಮಾಡೋದು.

ಇದು ಜೈ ಮಾತಾ ಹೋಟೆಲ್ ಅಂತ ಇದು ಹೋಟೆಲ್ ಅಲ್ಲಿ ಯಾವ್ದ್ ಬೇಕಾದ್ರೂ ತಿಂಡಿ ಯಾವುದು ನಾರ್ತ್ ಸೌತ್ ವೆಸ್ಟ್ --

ನೊಡಿ ಅಶೋಕ್ ಸ್ಮಾರ್ಟ್ ಅಶೋಕ್ ಲಾಡ್ಜ್ ( ಅಂತ ಇಲ್ ನೋಡಿ ಈ ಕೆಳಗಿನ ವಿಭಾಗದಿಂದ ಲಾಡ್ಜ್ಗೆ ಹೋಗುತ್ತಾರೆ ಹಂಗೆ ಸ್ಮಾರ್ಟ್ ಅಶೋಕ್ರೆ ಸ್ಟೋರೆಂಟ್ ಅಂತ ಅದ್ರು ಪಕ್ಕದಲ್ಲಿ ಮುಂದೆ ಸ್ಟ್ರೈಟ್ ಕಾಣುತ್ತಿದೆ.